ಬ್ಯಾಗ್ಸ್ ಬ್ಯಾಗ್ಗಳು ಅಲ್ಲಿ ಬ್ಯಾಗ್ಗಳು ನಾವು ಏನೆ ವಸ್ತುಗಳನ್ನು ತೊಗೊಂಡ್ರೆ ತರಲು ಬ್ಯಾಗಲ್ಲಿ ಹಣವನ್ನು ಇಡುತ್ತಾರೆ.

ಗೆ ಐಸ್ ನಲ್ಲಿ ಇಡುತ್ತಾರೆ ಹಾಗೆ ಅದನ್ನು ಮಾರಾಟನು ಮಾರಾಟವನ್ನು ಮಾಡುತ್ತಾರೆ ಒಣ ಮೀನಾಗಲಿ ಹಸಿ ಮೀನಾಗಲಿ.